ಒಂದು ಸಹಾಯ ಆಗತ್ತೆ ರೀ ಮತ್ತೆ ಅಹ್ ಅಲ್ಲಿ ಕನು ಇಲ್ಲಿ ರೇಟ್ ಕಮ್ಮಿ ಸಿಗತ್ತೆ ರೀ

ಎಷ್ಟ್ ಚಂದ್ ಹೆಂಗ್ ಕುಂತಾನೆ ನೋಡ್ರಿ ಗೂಗ್ಲಿ ಸ್ಟೈಲ್ ಅಲ್ಲಿ ಕಟಿಂಗ್ ಮಾಡ್ಕೊಂಡಾನ್ ರೀ ಮತೆ ಹಿಂದೆ ಕುಂತರಿ ಕಟಿಂಗ್ ಮಾಡೋದನ್ನ ನೋಡೋಕೊಂತ ಹೆಂಗ ಕುಂತರ ನೋಡ್ರಿ.

ನೈ ಆಹ್ಹ್ ರಾತ್ರಿಯ ಸಮಯದಲ್ಲಿ ಇದು ಈ ಬಸ್ ಪ್ರಯಾಣ ಹೆಂಗೆ ಇಷ್ಟೇ ಮಾಡಕ್ಕತ್ತದೆ ನೋಡ್ರಿ .